ಅಗಿರುವುದರಿಂದ ಒಬ್ಬ ಡಾಕ್ಟರ್ ಅವರನ್ನು ನೋಡಿಕೊಳ್ಳುವಂತಹ ಚಿತ್ರವಾಗಿದೆ.

ಬುಕ್ ಸೆಂಟರ್ ನ ಚಿತ್ರವಾಗಿದೆ ಇಲ್ಲಿ ವಿದ್ಯಾರ್ಥಿಗಳು ತಾವು--

ಈ ಚಿತ್ರವು ಒಂದು ಮಾಲ್ ನ ಚಿತ್ರವಾಗಿದೆ ಇಲ್ಲಿ ಮನೆಯ ಗೃಹಭಳಕೆಗೆ ಉಪಯೋಗಿಸುವಂಥ ಎಲ್ಲ ಪದಾರ್ಥಗಳನ್ನು ಕೊಂಡುಕೊಳ್ಳಬಹದು.